ಹಾಗೂ ಗಾಡಿಯ ಮೇಲೆ ಒಂದು ಬ್ಲಾಕ್ ಕಲರ್ ಸೀಟನ್ನು ಸಹ ನೋಡಬಹುದು ಹಿಂದಿ ಟಿ.ವಿ .ಎಸ್ ಎಕ್ಸೆಲ್ ಗಡಿಯನ್ನು ಸಹ ನೋಡಬಹುದಸಹ ಆದರೆ ಹಿಂದೆ ಕೆಂಪು ಕೊಲೆರ್ ಚೇರ್ ರುಣು ಸಹ ನೋಡಬಹುದು.

ಹಾಗು ಒಂದು ಟೇಬಲ್ ಅನ್ನು ಸಹ ನೋಡಬುದು ಹಾಗು ಮಾಡಿಸಲಾಗಿದೆ.

ಇದು ಒಂದು ರೈಲ್ವೆ ನಿಲ್ದಾಣವಾಗಿದೆ ರೈಲ್ವೆ ನಿಲ್ದಾಣದ ಹಾಲಿಗಳು ನೋಡಬಹುದು ಆಲಿ ಪ್ಲಾಟ್ಫಾರ್ಮ್ ನಲ್ಲಿ ಹಲವಾರು ಜನ ನಡೆದುಕೊಂಡು ಹೋಗುತ್ತಿರುವುದು--

ಇದೊಂದು ರೈಲ್ವೆ ನಿಲ್ದಾಣವಾಗಿದ್ದು ರೈಲ್ವೆ ನಿಲ್ದಾಣದಲ್ಲಿ ರೈಲು ಹೋಗುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ.

ಹೋಟೆಲ್ ಆಗಿತ್ತು. ಈ ಹೋಟೆಲ್ ನ ಮೇಲೆ ಒಂದು ಪ್ಲೇಟ್ ಅನ್ನು ಇಡಲಾಗಿದೆ. ಪ್ಲೇಟ್ ಅನ ಮೇಲೆ ಬಿರಿಯಾನಿಯನ್ನ .]

ಇದು ಒಂದು ಹೋಟೆಲ್ ನ ದ್ರಶ್ಯವಾಗಿದ್ದು ಹೋಟೆಲ್ ನ ಹೊರಗಡೆ ಉದ್ಯಾನವನ ಮಾಡುರ್ತಿರ್ತಾರೆ. ಹಾಗು ಹಲವಾರು ಗಿಡ ಮರಗಳವನ್ನು ಬೆಳಸಿರುತ್ತಾರೆ. ಆಮೇಲೆ ಇಲ್ಲಿ ಮೆಟ್ಟಲಾಗಳನ್ನು ಕಾಣಬಹುದು ಹೋಟೆಲ್ ನ ಪ್ರವೇಶಿಸಿ ತಿಂಡಿಗಲ್ಲನ್ನು--